ಇದು ಬೈಕ್ ಪಾರ್ಕಿಂಗ್ ಏರಿಯ. ಇಲ್ಲಿ ಎಷ್ಟೊಂದು ನಾನಾ ತರ ಬೈಕಗಳಿವೆ .

ಅದು ಕೇಸರಿ ಕಲರ್ ರಿಂದ ತುಂಬಿಕೊಂಡ್ ಐತಿ ಕಾಂಪೌಂಡ್ ಎಲ್ಲಾ ಮತ್ ಅಲ್ ಸುತ್ತ ಮುತ್ತ ಎಲ್ಲಾ ಕಡೆ ಕೇಸರಿ ಕಲರ್ ಇರೋ ಧ್ವಜಗಳು ಹಾರಾಡತಾವು.

ಇದು ಎರಡು ಅಂತಸ್ತಿನ ಸಕ್ಕತ್ತಾಗಿರೋ ಒಂದು ಮನೆ ಐತಿ ಅಲ್ಲೀ ಆಶೀರ್ವಾದ ಅಂತ ಬಾ ಬರ್ಸಿದ್ದಾರಾ.

ಸ್ಟೇಟ್ ಬ್ಯಾಂಕ್ ಎ_ಟಿ_ಎಂ ಐತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂತ ಕನ್ನಡದಲ್ ಬರ್ದಿದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇಂಗ್ಲಿಷದಲ್ಲ್ ಬರ್ದಿದಾರ.